ಬುದ್ಧ ದೇವಸ್ಥಾನ ಸಕ್ಕತಾಗಿದೆ ಅದ್ರಲ್ಲಿರೋ ಫ್ಲೋರ್ ಅಂತು ಸೂಪರ್ ಆಗಿ ಇತ್ತು ಆ ಬುದ್ಧ ದೇವಸ್ಥಾನಕ್ ಹೋಗಿ ತುಂಬಾ ಕಾಮ್ ಆಯಿತು.

''ಈ ಇರೋ ಎಲ್ಲಾ ಐಟೆಮ್ಸ್ ಗಳು ಹಾಗೆ''''ಫ್ಲೆಕ್ಸಿಬಿಲಿಟಿ ಆಗಿ ಇದೆ.''

''ಆ ಹೊಳೆ ಅಲ್ಲಿರೋ ಪಕ್ಷಿ ಫುಲ್ ಒಂಥರಾ ಚೆನ್ನಾಗಿದೆ ಅಲ್ಲಿ ಕುತ್ಕೊಂಡ್ ಫುಲ್ ರಿಲ್ಯಾಕ್ಸ್ ಮಾಡಬಹುದು ಹಾಗೆ ಅಲ್ಲೆಲ್ಲ ಮರ ಗುಡ್ಡ ಹೊಳೆ ನೀರು ಎಲ್ಲ''''ನೋಡೋಕೆ ತುಂಬಾ ಚೆನ್ನಾಗಿದೆ.''

ಬೆಳ್ಳಿ ಅಂಗಡಿಗೆ ಹೋಗಿ ಹೋಗಿದ್ವಿ ಅಲ್ಲಿ ದೀಪದ್ ಕಂಬಗಳಂತೂ ಸಕ್ಕತ್ ಆಗಿತು ಅದು ಪೀಕಾಕ್ ಡಿಸೈನ್ ಮತ್ತೆ ಲಕ್ಷ್ಮಿ ಡಿಸೈನ್ ಸ್ಮಾಲ್ ಡಿಸೈನ್ ಸೊ ಪರ್ಚಸ್ ಹೋಗಿದ್ದೆ ನಂಗಂತೂ ಫುಲ್ ಖುಷಿ ಆಯಿತು .

ಮದ್ವೆ ಮನೆಗ್ ಬಂದಿದ್ದೆ ಸ್ಟಾರ್ಟಿಂಗ್ ಎಂಟ್ರನ್ಸ್ ಪಿಂಕ್ ಫ್ಲವರ್ ಡಿಸೈನ್ ಅಂತೂ ಸಕ್ಕತ್ವೆ ಆಗಿ ವೇಲ್ಕಮ್ ಇತ್ತು ಮದ್ವೇಗ್ ಅಷ್ಟೇ ಫುಲ್ ಗುಚ್ಛ ಆಗಿ ಸಕ್ಕತ್ ಆಗಿ ಮಾಡಿದರೆ ಸೈಡ್ ಸೈಡ್ ಅಲ್ಲೂ ಅಷ್ಟೇ--

ಪಾರ್ಕು ಸೈಲೆಂಟ್ಪಾರ್ಕ್ ಮರ ಇದೆ ಮತ್ತೆ ಜನ ಕಮ್ಮಿ ಅಲ್ಲಿ ಬರದು ಆದರೆ ಎಲ್ಲಾ ಥರ ಒಂಥರಾ ಫುಲ್ ಅರಾಮ್ಸೇ--

ನೋಡುತ್ ತಕ್ಷ್ಣ ಒಂಥರಾ ಅಬ್ಬಾ ಇದ್ ಆಫೀಸಾ ಅನ್ಸತ್ತೆ.

ಇಲ್ಲೊಂದ್ ಬಿಲ್ಡಿಂಗ್ ಅಲ್ಲಿ ಹೆಂಗಿದೆ ಅಂತ ಅಂದ್ರೆ ಮೈಸೂರ್ ಅಲ್ ಹೆಂಗ್ ಇದೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಸೇಮ್ ಇಲ್ಲೂ ಅದೇ ಥರನೇ ಇದೆ ಒಳಗಡೆ ಹೊಗ್ ನೋಡಿದ್ರು ಅಷ್ಟೇ ಒಂಥರಾ ಒಂಥರಾ ಡಿಸೈನ್ಸ್ ಸೆ ಚೆನ್ನಾಗಿದೆ .